ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಫಾರ್ಮ್ಯಾಟಿಂಗ್ ಡಾಟಾದ ಬಗೆಗಿರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ತಮಗೆಲ್ಲರಿಗೂ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಬಾರ್ಡರ್ ಗಳನ್ನು ಮತ್ತು ಹಿಂಬದಿಯ ಬಣ್ಣವನ್ನು ಫಾರ್ಮೆಟ್ ಮಾಡುವುದು ಅಟೋಮ್ಯಾಟಿಕ್ ವ್ರಾಪಿಂಗ್ ಬಳಸಿಕೊಂಡು ಟೆಕ್ಸ್ಟ್ ನ ಹೆಚ್ಚಿನ ಸಾಲನ್ನು ಒಂದೇ ಬಾರಿಗೆ ಫಾರ್ಮೆಟ್ ಮಾಡುವುದು ಸೆಲ್ ಗಳನ್ನು ಒಂದುಗೂಡಿಸುವುದು ಹಾಗೂ ಸೆಲ್ ನ ಒಳಗೆ ಫಿಟ್ ಆಗುವಂತೆ ಟೆಕ್ಸ್ಟ್ ನ್ನು ಒತ್ತೊತ್ತಾಗಿ ಇಡುವುದು ಮುಂತಾದವುಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ನ್ನು ನಮ್ಮ ಒಪೆರಟಿಂಗ್ ಸಿಸ್ಟಮ್ ಆಗಿ ಬಳಸುತ್ತಿದ್ದೇವೆ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 334
ಆಗಿರುತ್ತದೆ
ಈಗ ನಾವು ಮೊದಲು ಲಿಬ್ರೆ ಆಫೀಸ್ ಕ್ಯಾಲ್ಕ್ ನಲ್ಲಿ ಬಾರ್ಡರ್ ಗಳನ್ನು ಫಾರ್ಮೆಟ್ ಮಾಡುವುದರ ಬಗ್ಗೆ ಕಲಿಯೋಣ
ನಮ್ಮ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಫೈಲ್ ಅನ್ನು ಓಪನ್ ಮಾಡೋಣ
ಬಾರ್ಡರ್ ಗಳನ್ನು ಒಂದು ಗೊತ್ತಾದ ಸೆಲ್ ನಲ್ಲಿ ಅಥವಾ ಒಂದು ಸೆಲ್ ಗಳ ಗುಂಪಿನಲ್ಲಿ ಫಾರ್ಮೆಟ್ ಮಾಡಬಹುದು
ಉದಾಹರಣೆಗೆ ಸೀರಿಯಲ್ ನಂಬರ್ ಇಟೆಮ್ ಕೋಸ್ಟ್ ಸ್ಪೆಂಟ್ ರಿಸೀವ್ಡ್ ಡೇಟ್ ಮತ್ತು ಅಕೌಂಟ್ ಎಂಬ ಹೆಡ್ಡಿಂಗ್ ಗಳಿರುವ ಸೆಲ್ ಗಳನ್ನು ಫಾರ್ಮ್ಯಾಟ್ ಮಾಡೋಣ
ಅದಕ್ಕಾಗಿ ಮೊದಲು ಸೀರಿಯಲ್ ನಂಬರ್ ಎಸ್ಎನ್ ಎಂದು ಹೆಡ್ಡಿಂಗ್ ಇರುವ ಸೆಲ್ ಅನ್ನು ಕ್ಲಿಕ್ ಮಾಡಿ
ಈಗ ಎಡ ಮೌಸ್ ಬಟನ್ ಹಿಡಿದಿಟ್ಟುಕೊಂಡು ಅದನ್ನು ಹೆಡ್ಡಿಂಗ್ ಹೊಂದಿರುವ ಸೆಲ್ಸ್ ನ ಮೇಲೆ ಎಳೆಯಿರಿ ಡ್ರ್ಯಾಗ್
ಹೆಡ್ಡಿಂಗ್ಸ್ ಅನ್ನು ಹೊಂದಿರುವ ಇಡೀ ಅಡ್ಡ ಸಾಲನ್ನು ಸೆಲೆಕ್ಟ್ ಮಾಡಿದ ನಂತರ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ನಲ್ಲಿ ಬಾರ್ಡರ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ
ಹಲವಾರು ಬೋರ್ಡರ್ ಶೈಲಿಗಳನ್ನು ಹೊಂದಿರುವ ಡ್ರಾಪ್ ಡೌನ್ ಪಟ್ಟಿ ಓಪನ್ ಆಗುತ್ತದೆ
ಅದರಲ್ಲಿ ನೀವು ಬಾರ್ಡರ್ ಮೇಲೆ ಬಳಸಲು ಬಯಸುವ ಒಂದು ಸ್ಟೈಲ್ ನ್ನು ಕ್ಲಿಕ್ ಮಾಡಿ
ನಾನು ಕೊನೆಯ ಆಯ್ಕೆಯನ್ನು ಕ್ಲಿಕ್ ಮಾಡುತ್ತೇನೆ
ನಾವು ಸೆಲೆಕ್ಟ್ ಮಾಡಿದ ಸ್ಟೈಲ್ ನ ಪ್ರಕಾರ ಬಾರ್ಡರ್ ಗಳು ಫಾರ್ಮೆಟ್ ಆಗಿರುವುದನ್ನು ನೋಡಬಹುದು
ಈಗ ಈ ಬದಲಾವಣೆಯನ್ನು ಉಂಡೋ ಮಾಡೋಣ
ಸೆಲೆಕ್ಟ್ ಮಾಡಿದ ಸೆಲ್ ಗಳು ಇನ್ನೂ ಹೈಲೈಟ್ ಆಗಿವೆ
ಸೆಲೆಕ್ಟ್ ಮಾಡಿದ ಸೆಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಆಯ್ಕೆ ಮಾಡಿ
ಈಗ ಬಾರ್ಡರ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ನೀವು ಲೈನ್ ಅರೇಂಜ್ಮೆಂಟ್ ಲೈನ್ ಸ್ಪೇಸಿಂಗ್ ಟಿಒ ಕಂಟೆಂಟ್ಸ್ ಮತ್ತು ಶಾಡೋ styleಆಯ್ಕೆಗಳನ್ನು ನೋಡಬಹುದು
ಹೀಗೆ ಪ್ರತಿಯೊಂದರಲ್ಲೂ ಪ್ರದರ್ಶಿತವಾಗಿರುವ ಇವುಗಳು ಕ್ಯಾಲ್ಕ್ ನ ಡೀಫಾಲ್ಟ್ ವ್ಯವಸ್ಥೆಯಾಗಿದೆ
ಆದರೆ ಅದನ್ನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸಬಹುದು
user ಡಿಫೈನ್ಡ್ ನ ಕೆಳಗೆ ನಿಮಗೆ ಒಂದು ಸಣ್ಣ ಪ್ರಿವ್ಯೂ ವಿಂಡೋ ಕಾಣಿಸುತ್ತದೆ ಅದು ನಾವು ಸೆಲೆಕ್ಟ್ ಮಾಡಿರುವುದನ್ನು ಪ್ರದರ್ಶಿಸುತ್ತದೆ
ನಾನು ಡೀಫಾಲ್ಟ್ ನ ಅಡಿಯಲ್ಲಿ ಮೂರನೇಯದನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನೀವು ಅದು ಪ್ರಿವ್ಯೂ ವಿಂಡೋದಲ್ಲಿ ಪ್ರತಿಬಿಂಬಿತವಾಗುವುದನ್ನು ನೋಡಬಹುದು
ನಾನು ಸ್ಟೈಲ್ ವಿಡ್ತ್ ಮತ್ತು ಕಲರ್ ಕೂಡ ಬದಲಾಯಿಸುತ್ತೇನೆ
ಪುನಃ ಪ್ರಿವ್ಯೂ ವಿಂಡೋದಲ್ಲಿ ಬದಲಾವಣೆ ಗಮನಿಸಿ
ಕಂಟೆಂಟ್ ಗಳ ನಡುವಿನ ಅಂತರಕ್ಕಾಗಿ ಸಿಂಕ್ರೊನೈಜ್ ಆಯ್ಕೆಯು ಚೆಕ್ ಆಗಿದೆ
ಇದರ ಅರ್ಥ ಒಂದೇ ತರಹದ ಸ್ಪೇಸಿಂಗ್ ಅನ್ನು ಎಲ್ಲಾ ಮಾರ್ಜಿನ್ಸ್ ಗೆ ಹಾಕಲಾಗಿದೆ
ಅದನ್ನು ಅನ್ ಚೆಕ್ ಮಾಡಬಹುದು ಮತ್ತು ಅವಶ್ಯಕತೆ ಇದ್ದರೆ ಮಾರ್ಜಿನ್ ಸ್ಪೇಸಿಂಗ್ ಅನ್ನು ಬದಲಾಯಿಸಬಹುದು
ನಾನು ಟಾಪ್ ಮತ್ತು ಬಾಟಮ್ ಮಾರ್ಜಿನ್ ಅನ್ನು 14ಪಿಟಿ ಕ್ಕೆ ಬದಲಾಯಿಸುತ್ತೇನೆ
ನಾನು ನಿಮಗೆ ನಿಮ್ಮದೇ ಆದಂತಹ ವಿವಿಧ ಶ್ಯಾಡೊ ಶೈಲಿಗಳನ್ನು ಅನ್ವೇಷಣೆ ಮಾಡಲು ಬಿಡುತ್ತೇನೆ
ಓಕೆ ಕ್ಲಿಕ್ ಮಾಡಿ
ಈಗ ಆಯ್ಕೆಮಾಡಿದ ಶೈಲಿ ಸೆಲ್ಸ್ ಗೆ ಅನ್ವಯವಾಗುತ್ತದೆ
ಬಾರ್ಡರ್ ಗಳನ್ನು ಹೇಗೆ ಫಾರ್ಮ್ಯಾಟ್ ಮಾಡುವುದು ಎಂಬುದರ ಬಗ್ಗೆ ಕಲಿತ ನಂತರ ಈಗ ಸೆಲ್ಸ್ ಗೆ ಹಿನ್ನೆಲೆ ಬಣ್ಣಗಳನ್ನು ಹೇಗೆ ನೀಡುವುದು ಎಂದು ಕಲಿಯೋಣ
ಸೆಲ್ಸ್ ಗೆ ಹಿನ್ನೆಲೆ ಬಣ್ಣ ನೀಡುವುದರ ಸಲುವಾಗಿ ಕ್ಯಾಲ್ಕ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ನಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಎಂಬ ಆಯ್ಕೆ ಇದೆ
ಈಗ ಅದನ್ನು ಹೇಗೆ ಅಳವಡಿಸಲಾಗಿದೆ ಎಂದು ನೋಡೋಣ
ಉದಾಹರಣೆಗೆ ಹೆಡಿಂಗ್ ನ್ನು ಹೊಂದಿರುವ ಸೆಲ್ ಗಳಿಗೆ ಹಿನ್ನೆಲೆ ಬಣ್ಣವನ್ನು ನೀಡೋಣ
ಅದಕ್ಕಾಗಿ ಮೊದಲು ಹೆಡ್ಡಿಂಗ್ ನಲ್ಲಿ ಎಸ್ಎನ್ ಎಂದು ಸೀರಿಯಲ್ ನಂಬರ್ ಹೊಂದಿರುವ ಸೆಲ್ ಅನ್ನು ಕ್ಲಿಕ್ ಮಾಡಿ
ಈಗ ಎಡ ಮೌಸ್ ಬಟನ್ ಹಿಡಿದಿಟ್ಟುಕೊಂಡು ಹೆಡ್ಡಿಂಗ್ ಗಳನ್ನು ಹೊಂದಿರುವ ಸೆಲ್ಸ್ ಗಳ ಜೊತೆಗೆ ಅದನ್ನು ಎಳೆಯಿರಿ ಡ್ರ್ಯಾಗ್
ಹೆಡ್ಡಿಂಗ್ಸ್ ಗಳನ್ನು ಹೊಂದಿರುವ ಇಡೀ ಅಡ್ಡ ಸಾಲು ಸೆಲೆಕ್ಟ್ ಮಾಡಿದ ನಂತರ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ನಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಒಂದು ಪಾಪ್ ಅಪ್ ಮೆನ್ಯು ಓಪನ್ ಆಗುತ್ತದೆ ಇಲ್ಲಿ ನೀವು ಹಾಕಲು ಬಯಸುವ ಒಂದು ಹಿನ್ನೆಲೆ ಬಣ್ಣವನ್ನು ಆಯ್ಕೆ ಮಾಡಬಹುದು
ಬೂದು ಬಣ್ಣದ ಮೇಲೆ ಕ್ಲಿಕ್ ಮಾಡಿ
ನೀವು ಗಮನಿಸಿ ಸೆಲ್ ನ ಹಿನ್ನೆಲೆ ಬೂದು ಬಣ್ಣಕ್ಕೆ ಬದಲಾಗಿದೆ
ಟೆಕ್ಸ್ಟ್ ನ ಅನೇಕ ಸಾಲುಗಳನ್ನು ಫಾರ್ಮೆಟ್ ಮಾಡಲು ಕ್ಯಾಲ್ಕ್ ವಿವಿಧ ಆಯ್ಕೆಗಳನ್ನು ಒದಗಿಸುತ್ತದೆ
ಮೊದಲನೆಯದನ್ನು ಆಟೋಮ್ಯಾಟಿಕ್ ವ್ರ್ಯಾಪಿಂಗ್ ಬಳಸುವುದರಿಂದ ಮಾಡಬಹುದು
ಆಟೋಮ್ಯಾಟಿಕ್ ವ್ರ್ಯಾಪಿಂಗ್ ಒಂದು ಯೂಸರ್ ಗೆ ಸಿಂಗಲ್ ಸೆಲ್ ನಲ್ಲಿ ಮಲ್ಟಿಪಲ್ ಟೆಕ್ಸ್ಟ್ ಸಾಲುಗಳನ್ನು ಒಳಬಿಡಲು ಅನುಮತಿಸುತ್ತದೆ
ಈಗ ಇದನ್ನು ಹೇಗೆ ಕಾರ್ಯಗತಗೊಳಿಸಲಾಗಿದೆ ಎಂದು ನೋಡೋಣ
ಈಗ ನಮ್ಮ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಶೀಟ್ ನಲ್ಲಿ ಒಂದು ಖಾಲಿ ಸೆಲ್ ಕ್ಲಿಕ್ ಮಾಡೋಣ
ಉದಾಹರಣೆಗೆ ಸೆಲ್ ನಂಬರ್ ಬ್12 ರ ಮೇಲೆ ಕ್ಲಿಕ್ ಮಾಡೋಣ
ಈಗ ಸೆಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ
ನಂತರ ಫಾರ್ಮಾಟ್ ಸೆಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಈಗ ಡೈಲಾಗ್ ಬಾಕ್ಸ್ ನಲ್ಲಿ ಅಲಿಗ್ನ್ಮೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ
ಡೈಲಾಗ್ ಬಾಕ್ಸ್ ನ ಕೆಳಗೆ ವ್ರಾಪ್ ಟೆಕ್ಸ್ಟ್ ಆಟೋಮ್ಯಾಟಿಕಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ನಾವು ಥಿಸ್ ಇಸ್ A ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್
ಇಟ್ ಇಸ್ ವೆರಿ ಯೂಸ್ಫುಲ್ ಎಂದು ಟೈಪ್ ಮಾಡೋಣ
ಅನೇಕ ಹೇಳಿಕೆಗಳು ಒಂದೇ ಸೆಲ್ ನಲ್ಲಿ ವ್ರಾಪ್ ಆಗಿರುವುದನ್ನು ನೀವು ನೋಡಬಹುದು
ಬದಲಾವಣೆಗಳನ್ನು ಅಂಡು ಮಾಡೋಣ
ಆಟೋಮ್ಯಾಟಿಕ್ ವ್ರ್ಯಾಪಿಂಗ್ ತಿಳಿದ ನಂತರ ನಾವು ಈಗ ಕ್ಯಾಲ್ಕ್ ನಲ್ಲಿ ಸೆಲ್ಸ್ ಗಳನ್ನು ಹೇಗೆ ಒಂದುಗೂಡಿಸುವುದು ಮರ್ಜ್ ಎಂದು ತಿಳಿಯೋಣ
ನಮ್ಮ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಫೈಲ್ ನಲ್ಲಿ ನೀವು ಸೀರಿಯಲ್ ನಂಬರ್ ಎಸ್ಎನ್ ಹೆಡ್ಡಿಂಗ್ ಹೊಂದಿರುವ ಸೆಲ್ಸ್ ಮತ್ತು ಅದಕ್ಕೆ ಸರಿ ಹೊಂದುವ ಐಟಂಗಳನ್ನು ಮರ್ಜ್ ಮಾಡಲು ಮೊದಲು ಎಸ್ಎನ್ ಹೆಡ್ಡಿಂಗ್ ನ ಕೆಳಗೆ ಇರುವ ಡಾಟಾ ಎಂಟ್ರಿ 1 ನ್ನು ಕ್ಲಿಕ್ ಮಾಡಿ
ಈಗ ಕೀ ಬೋರ್ಡ್ ನಲ್ಲಿ Shift ಕೀ ಹಿಡಿದಿಟ್ಟುಕೊಳ್ಳಿ ಮತ್ತು ಸ್ಯಾಲರಿ ಗೆ ಸಂಬಂಧಿಸಿದ ಸೆಲ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಮರ್ಜ್ ಆಗಬೇಕಿರುವ ಎರಡು ಸೆಲ್ ಗಳು ಹೈಲೈಟ್ ಆಗುತ್ತವೆ
ನಂತರ ಮೆನ್ಯು ಬಾರ್ ನಲ್ಲಿ ಫಾರ್ಮ್ಯಾಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಮರ್ಜ್ ಸೆಲ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಸೈಡ್ ಬಾರ್ ನ ಪಾಪ್ ಅಪ್ ನಲ್ಲಿ ಮರ್ಜ್ ಸೆಲ್ಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಎರಡು ಸೆಲ್ ಗಳ ಕಂಟೆಂಟ್ ಗಳನ್ನು ಒಂದೇ ಸೆಲ್ ಗೆ ಮೂವ್ ಮಾಡಲು ಕಾಣಿಸಿಕೊಳ್ಳುವ ಡೈಲಾಗ್ ಬಾಕ್ಸ್ ನಲ್ಲಿ ಯೆಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಆಯ್ಕೆಮಾಡಿದ ಸೆಲ್ಸ್ ಗಳು ಒಂದೇ ಸೆಲ್ ನಲ್ಲಿ ಮರ್ಜ್ ಆಗಿರುದನ್ನು ಮತ್ತು ಕಂಟೆಂಟ್ಸ್ ಕೂಡ ಅದೇ ಸೆಲ್ ನ ಒಳಗೆ ಮರ್ಜ್ ಆಗಿರುದನ್ನು ಈಗ ನೀವು ನೋಡಬಹುದು
ಈಗ ಟೂಲ್ಬಾರ್ ನಲ್ಲಿ ಉಂಡೋ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಥವಾ CTRL Z ಪ್ರೆಸ್ ಮಾಡುವುದರ ಮೂಲಕ ಮರ್ಜ್ ಅನ್ನು ಉಂಡೋ ಮಾಡಬಹುದು
ಮುಂದೆ ನಾವು ಸೆಲ್ ನ ಒಳಗೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಟೆಕ್ಸ್ಟ್ ನ್ನು ಒತ್ತೊತ್ತಾಗಿ ಇರಿಸುವುದು ಹೇಗೆ ಎಂದು ಕಲಿಯೋಣ
ಒಂದು ಸೆಲ್ ನಲ್ಲಿನ ಡಾಟಾದ ಫಾಂಟ್ ನ ಗಾತ್ರವನ್ನು ಸ್ವಯಂ ಸೆಲ್ ನ ಗಾತ್ರಕ್ಕೆ ಅನುಗುಣವಾಗಿ ಹೊಂದಿಸಬಹುದು
ಇದನ್ನು ಹೇಗೆ ಮಾಡುವುದೆಂದು ಕಲಿಯೋಣ
ಬ್14 ಸೆಲ್ ನಲ್ಲಿ ಥಿಸ್ ಇಸ್ ಫೋರ್ ಥೆ ಮಾಂಥ್ ಒಎಫ್ ಜಾನ್ಯುರಿ ಎಂದು ಟೈಪ್ ಮಾಡಿ
ಟೆಕ್ಸ್ಟ್ ಸೆಲ್ ನ ಒಳಗೆ ಫಿಟ್ ಆಗದೇ ಇರುವುದನ್ನು ನೀವು ನೋಡಬಹುದು
ಟೆಕ್ಸ್ಟ್ ಸೆಲ್ ನ ಒಳಗೆ ಫಿಟ್ ಆಗಲು ಅದನ್ನು ಸಂಕುಚಿತಗೊಳಿಸುವ ಶ್ರಿಂಕ್ ಸಲುವಾಗಿ ಮೊದಲು ಬ್14 ಸೆಲ್ ಮೇಲೆ ಕ್ಲಿಕ್ ಮಾಡಿ
ಈಗ ಮೆನ್ಯು ಬಾರ್ ನಲ್ಲಿ ಫಾರ್ಮ್ಯಾಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ
ಪರ್ಯಾಯವಾಗಿ ಸೆಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ
ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ತೆರೆಯಲ್ಪಡುವುದನ್ನು ನೀವು ನೋಡಬಹುದು
ಡೈಲಾಗ್ ಬಾಕ್ಸ್ ನಲ್ಲಿ ಅಲಿಗ್ನ್ಮೆಂಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಡೈಲಾಗ್ ಬಾಕ್ಸ್ ನ ಕೆಳಗೆ ಶ್ರಿಂಕ್ ಟಿಒ ಫಿಟ್ ಸೆಲ್ ಸೈಜ್ ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ನೀವು ನೋಡಬಹುದು ಎಲ್ಲಾ ಟೆಕ್ಸ್ಟ್ ಗಳೂ ಫಾಂಟ್ ಸೈಜ್ ಕಡಿಮೆ ಮಾಡಿಕೊಂಡು ತನ್ನಷ್ಟಕ್ಕೆ ಸಂಕುಚಿತಗೊಳ್ಳುತ್ತವೆ
ಹೀಗೆ ಟೆಕ್ಸ್ಟ್ ಬ್14 ಸೆಲ್ ನ ಒಳಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ
ಬದಲಾವಣೆಗಳನ್ನು ಉಂಡೋ ಮಾಡೋಣ ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಸ್ಪೋಕನ್ ಟ್ಯುಟೋರಿಯಲ್ ನ ಮುಕ್ತಾಯಕ್ಕೆ ಬಂದೆವು
ಸಾರಾಂಶದಲ್ಲಿ ಹೇಳುವುದಾದರೆ ಕ್ಯಾಲ್ಕ್ ನಲ್ಲಿ ಬಾರ್ಡರ್ ಗಳನ್ನು ಫಾರ್ಮೆಟ್ ಮಾಡುವುದು ಬ್ಯಾಗ್ರೌಂಡ್ ವ್ರಾಪಿಂಗ್
ಅಟೋಮ್ಯಾಟಿಕ್ ವ್ರಾಪಿಂಗ್ ಬಳಸಿಕೊಂಡು ಮಲ್ಟಿಪಲ್ ಲೈನ್ ಟೆಕ್ಸ್ಟ್ ಅನ್ನು ಫಾರ್ಮ್ಯಾಟಿಂಗ್ ಮಾಡುವುದು
ಸೆಲ್ಸ್ ಅನ್ನು ಮರ್ಜ್ ಮಾಡುವುದು
ಸೆಲ್ ನ ಒಳಗೆ ಟೆಕ್ಸ್ಟ್ ಫಿಟ್ ಆಗಲು ಸಂಕುಚಿತಗೊಳಿಸುವುದು ಮುಂತಾದವುಗಳನ್ನು ಕಲಿತೆವು
ಮಾಡಲು ಅಭ್ಯಾಸಗಳು ಸ್ಪ್ರೆಡ್ಶೀಟ್ practiceಒಡಿಎಸ್ ಶೀಟ್ ಓಪನ್ ಮಾಡಿ
ಎಲ್ಲಾ ಹೆಡ್ಡಿಂಗ್ಸ್ ಗಳನ್ನೂ ಸೆಲೆಕ್ಟ್ ಮಾಡಿ
ಹೆಡ್ಡಿಂಗ್ ನ ಹಿನ್ನೆಲೆಗೆ ನೀಲಿ ಬಣ್ಣವನ್ನು ಕೊಡಿ
ಆಟೋಮ್ಯಾಟಿಕ್ ವ್ರ್ಯಾಪಿಂಗ್ ಬಳಸಿಕೊಂಡು ಥಿಸ್ ಇಸ್ a ಡಿಪಾರ್ಟ್ಮೆಂಟ್ ಸ್ಪ್ರೆಡ್ಶೀಟ್ ಎಂದು ಟೆಕ್ಸ್ಟ್ ಟೈಪ್ ಮಾಡಿ
ಸೆಲ್ ಗೆ ಸರಿಹೊಂದುವಂತೆ ಟೆಕ್ಸ್ಟ್ ಸಂಕುಚಿತಗೊಳಿಸಿ
ಈ ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಉದಯ ಮತ್ತು ಪ್ರವಾಚಕ ವಾಸುದೇವ ಐಐಟಿ
ಬಾಂಬೆ
ಧನ್ಯವಾದಗಳು